ಅದೊಂದು ನೆನಪುಂಟು ಮರಿಲಿಕ್ಕೆ ಆಗುದಿಲ್ಲ.

ಮತ್ತೆ ಯಾವುದು ನನಗೆ ನೆನಪಿರುದು ಪುಟ್ಟಗೌರಿ ಮತ್ತೆ ಅದು ಒಂದು ರಥಸಪ್ತಮಿ ರಂಗೋಲಿ ಆ ದಿನದಲ್ಲ.

ಹೌದೌದು ಅಂತ ಇತ್ತು ಇನ್ನೊಂದು. ಹಾ ತುಂಬಾ ತುಂಬಾ ಸಮಯ ಆಯ್ತು ಒಂದು ಎಷ್ಟೋ ವರ್ಷ ಕಳೆಯಿತ ಅಂತ ಅದು.

ಹ್ಮ್ ಆಗ ನೋಡ್ತಿದ್ದದ್ದು ಮತ್ತೆ ಎಂತದು ಸಾ ಇಲ್ಲ. ಹೌದು ನಂದು ಕೂಡ ಹಾಗೇ.

ಆ ಸಂಜೆ ಆದ್ರೆ start ಆಗ್ತಿತ್ತು ಒಂದು ಐದೂವರೆ ಮುದ್ದು ಲಕ್ಷ್ಮಿ ಅಂತೆಲ್ಲ ಇತ್ತಲ್ವಾ. ಹಾ ಹೌದು ಅದುಸ ಮೊದ್ಲಿತ್ತು.

ಹೌದೌದು. ಅವಾಗ ಎಲ್ಲಾ ಚೆನ್ನಾಗಿತ್ತು ಇವಾಗೆಲ್ಲ ಯಾರು ಜಾಸ್ತಿ ಜನ ನೋಡಲ್ಲ ಇವಾಗ ಮಾಡಿದ್ರುನು ಚೆನ್ನಾಗಿರಲ್ಲ ತುಂಬಾ ಎಳ್ಕೊಂಡ್ ಹೋಗ್ತಾರೆ.

ಮತ್ತೆ ಎಂಥ ವಿಶೇಷ ಹೇಗ್ ನಡೀತಿದೆ ಓದುದು ಎಲ್ಲ?

ಹಾ ಆಗ್ತಾ ಉಂಟು exams ಉಂಟು ಬರ್ತದೆ.

Exams ಇಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ ಅಲ್ಲಿ back side ಇಂದ hall ಅಲ್ಲಿ ಅಮ್ಮನ serials ನಾ ಇದು ಆಗ್ತದೆ sound ಕೇಳಿಸ್ತಾ ಇರ್ತದೆ.

ನನ್ಗೆ ಕೇಳ್ಬೇಕಂತ ಇಲ್ಲ ಅಮ್ಮನವ್ರು ಇಟ್ಟ serials ಎಲ್ಲ ನನ್ಗೆ ಕೇಳ್ತಾ ಇರ್ತದೆ ನಾವು room ಅಲ್ಲಿ ಇದ್ರುಸ. ಹಾ ಹಾ ಹಾ.

ಇದು ನಂಗ್ ಸ್ವಲ್ಪ ಕೆಲ್ಸ ಬಂತು ನಾನ್ ಹೊರಡ್ತೇನೆ ಆಯ್ತಾ ಮತ್ತೆ ಒಂದ್ ಸತಿ ಮಾತಾಡ್ವ call ಮಾಡ್ತೇನೆ.

ಹಾ, madam ನಮಗೆ ನೃತ್ಯದ class ದ್ ಬೇಕಾಗಿತ್ತು ಅಸ್~.

ನಮ್~ ನಮ್ friend ಒಬ್ಳು, ಹ್ಮ್ ನನ್ನ ಸ್ನೇಹಿತೆ ಒಬ್ಳು ಆ ಸುಮಾ.

ಸೌಮ್ಯಾ ಅಂತಿದಾಳ, ಅವಳು ನಂಬರ್ ಕೊಟ್ಲು, ನಿಮ್ದು.

ಆ ಹೇ~ ಹೇಗೆ ನಿಮ್ದ್ ತರಬೇತಿ ಸ್ಟ್~ ಚಾಲೂ ಆಗುತ್ತೆ, ಯಾವ ಥರಾ?

ಹಾ madam ನಾನ್ ಬಂದ್ಬಿಟ್ಟು ಶಾಸ್ತ್ರೀಯ ನೃತ್ಯವನ್ನ ಹೇಳಿ ಕೊಡ್ತಾ ಇದೀನಿ.

ಆ, ನಂದು ಬಂದ್ಬಿಟ್ಟು ಭರತ ನಾಟ್ಯಂ ಮಾತ್ರ ನಾನ್ ಹೇಳ್ ಕೊಡ್ತಾ ಇರೋದು, ಹೆಣ್ಮಕ್ಕಳಿಗೆ ಮಾತ್ರನೇ.

ಹಾ, ನಿಮ್ದು classes ಬಂದ್ಬಿಟ್ಟು ಶನಿವಾರ ಮತ್ತು ಭಾನುವಾರ ಇರುತ್ತದೆ.

ಹೌದ್ರಿ. ಎಲ್ಲಿ madam ಆ ನಿಮ್ದು ಸ್ಥಳಾ?

ಆ ಇವಾಗ ನಾನಿರೋದು ಬಾದಾಮಿ ಅಲ್ಲಿ.

ಮುಂದೆ ಬರುವ ದಿನಗಳಲ್ಲಿ ನಾನ್ ಹಾಕ್ಬೋದು, ಹುಬ್ಳಿಲೀನು ಹಾಕ್ಬಹುದು classes ಅನ್ನಾ.

ನನ್ ಮಕ್ಳು ಒಬ್ಳು ಹದಿನಾಕ್ ವರ್ಷ, ಒಬ್ಳು ಹನ್ನೊಂದು ವರ್ಷ ಇದಾರೆ.

ಹಿಂಗೆ, ಹಾಕ್ಬೇಕಾಗಿತ್ ಅದ್ಕ, ನಾನ್ number ಕೊಡ್ತೇನಿ ಅವರು ಚಲೋ ಹೇಳ್ ಕೊಡ್ತಾರ ನಿಮಗ.

Contact ಮಾಡು, ಆಮೇಲ್ ಎಲ್ಲಾ class ದ್ದು.

ಆ ಎಲ್ಲಾ ಪರೀಕ್ಷೆ ಆತು, ಎಲ್ಲಾ ಸರಿಯಾಗೇ ಹೇಳ್ತಾರ ಅಂತಾ ಹೇಳಿದ್ರು ಅದ್ಕ ನಿಮ್ number ತಗೊಂಡೆ ನಾನು. ಹಾ ಮಾಡಸ್ತೀನಿ ma'am ನಾನ್ ಮಾಡಸ್ತೀನಿ, ಮಾಡ್ ಕೊಡ್ತೀನಿ ಅದ್ರಲ್ ಏನೂ ಇಲ್ಲಾ.

ಅದೇ ಸಲ್ಪ ನಿಮಗೆ ಮಾಹಿತಿನಾ ನಿಮ್ಗೆ ಕೊಡ್ತೇನೆ.

ಇದು, ತಿಂಗಳಗೆ ಐದ್ ನೂರರಿರತ್ತೆ.

ಆಮೇಲೆ ಇದ್ರಲ್ಲಿ ವರ್ಷದ್ ಪರೀಕ್ಷೆಗಳೆಲ್ಲಾ ಇರತ್ತೆ, ಪ್ರಾರಂಭಿಕಾ ಪರೀಕ್ಷೆ.

ಆತರದ್ ಎಲ್ಲಾ ಇರತ್ತೆ, junior, senior ಅಂತಾ ಎಲ್ಲಾ ಇರತ್ತೆ.

ಆ ಆಮೇಲೆ ಮಕ್ಳಿಗೆ ನಾವೆಲ್ಲಾ ತರದ ಕಾರ್ಯಕ್ರಮಗಳನ್ನಾ ಅಳವಡಿಸಿಕೊಡ್ತೀವಿ.

ಅವರಿಗೊಂದು ಏನೂ ಒಂದ್ stage courage ಅಂತೆಲ್ಲಾ ಬರಬೇಕಲ್ಲಾ.

ಆ ಅವರಿಗೆ ವಿದ್ಯಾಭ್ಯಾಸಾ ಎಲ್ಲಾ ಚೆನ್ನಾಗೆ ಮಾಡ್ ಕೊಡ್ತೀವಿ.

ನಾನ್ ನಿಮ್ಗೆ ಆದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು, address ನ ಕೇಳ್ಬಿಟ್ಟು.

ಎಲ್ಲಿ ನಡ್ಸಕೊಡ್ತಾ ಇದೀವಿ class ನಾ ಅಂತೆಲ್ಲಾ.

ಯಾವ ವರ್ಷದಿಂದ ಹಾಕ್ಬೋದು ಮಕ್ಳ?

ಇದು ಪ್ರಾರಂಭಿಕ ಅಂದ್ರೆ ನಾಲ್ಕ್ ವರ್ಷಲಿಂದಾ ನಾಲ್ಕ ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಅಂದ್ರೆ ಅವರ್ದು ಸ್ವಲ್ಪ ಎಲುಬಿನ ಬೆಳ~ ಬೆಳವಣಿಗೆ ಎಲ್ಲಾ ಬೇಕಾಗತ್ತಲಾ.

ಹಾಗಾಗಿ, ಅದ್ಕೆ ವಯಸ್ಸಿನ ಮಿತಿ ಇಲ್ಲಾ.

ಅಂದ್ರೆ ಮೂವತ್ತು, ನಾಲ್ವತ್ ಐವತ್ತು ವರ್ಷದ ಹೆಣ್ಣು ಮಕ್ಕಳು ಕೂಡಾ ಮಾಡ್ಬೋದ್ದಿದ್ನಾ.

ಹಾ. ನಡುವೆನಾದ್ರೂ ಬಿಟ್ರೆ ಆವಾಗ?

ಹಾ. ಅದು, ಹಾಗೇಲ್ಲಾ ಬಿಡ್ತಕ್ಕದ್ದಲ್ಲ, ಯಾಕಂದ್ರೆ ಬಿಟ್ರೆ ಆ ಏನೂ ಕಲಿಯೋದಿಲಾ ಅಲ್ಲಾ ಮಕ್ಳು.

ಹಾಗಾಗಿ ಆದಷ್ಟು, ಆ ತಪ್ಪದೇ ಇರೋ ಹಾಗೆ ಬರಬೇಕು class ಗೆ.

ಇದರಲ್ಲಿ ಆ~ ಹೆಂಗಿರತ್ತೆ, practice ಇರತ್ತೆ. ಅಂದ್ರೆ ಆ ಮಾಡಿ ತೋರ್ಸುವ ತರಾ steps ಇರತ್ತೆ. ಹ್ಮ್ ಹ್ಮ್ ಹ್ಮ್. ಭರತನಾಟ್ಯ ಒಂದಲ್ದೆ ಮತ್ತ ಯಾವ್ಯಾವು ಹೇಳ್ ಕೊಡ್ತೀರಿ ನೀವು? ಭರತನಾಟ್ಯ, ಕಥಕ್ಕಳಿ?

ಹಾ, ಇವಾಗಾ ಸದ್ಯಕ್ಕೆ ನಾನ್ ಹೇಳ್ತಾ ಇರೋದು ಶಾಸ್ತ್ರೀಯ ನೃತ್ಯ ಒಂದೇನೆ. ಮತ್ತೆ ಕಥಕ್ ಅಂತಾ ಬರತ್ತೆ, ಒಡಿಸಿ ಅಂತ ಬರತ್ತೆ, ಅಂತ ಬರತ್ತೆ.

ಹೌದ್ ಅದ್ರ ಜೊತೆ ಸಂಗೀತ ಪಾಠಾನೂ ಹೇಳ್ತೀರಾ ಏನ್ ಬೇರೆ?

ಅದೇ ಸ್ವಲ್ವ ನಿಮಗೆ ಅದರ address ಎಲ್ಲಾ ನೋಡ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೇನೆ.

ಸಮಯವನ್ನಾ, ಅದ್ರ ವಿಳಾಸವನ್ನಾ,

ನೀವ್ ಹುಬ್ಳಿ ಅಲ್ಲೇ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಸ್ನೇಹಿತರು ತುಂಬಾ ಜನಾ ಇದಾರೆ.

ಒಂದ್ ಹತ್ ಹದಿನೈದ ಜನಾ ಆಗ್ಬೋದು, ನಾನ್ ಅವ್ರನ್ ಒಟ್ ಗೂಡಿಸಿ ನಿಮಗೆ ಹೇಳ್ತೇನಿ.

ಆಯ್ತು.

Hello ನಮಸ್ತೆ ಅಜಿತ್ ಹೇಗಿದ್ರಾ?

ನಾನು ಆರಾಮ, ಮತ್ತೆ ಆಯ್ತಾ ಊಟ? ಇಲ್ಲಾ ಇಲ್ಲಾ ಊಟ ಇನ್ನು ಆಗ್ಬೇಕಾ, ನಿಂದು? ಹಾ ನಂದು ಅದೇ ದೇವಸ್ಥಾನಕ್ಕೆ ಬಂದಿದ್ದೇನೆ.

ಇವತ್ತು ಪೂಜೆ ಇತ್ತಲ್ಲ Shivapadi ಯಲ್ಲಿ ಹಾಗೆ ಊಟ ಮಾಡ್ಕೊಂಡು ಹೋಗ್ವ ಅಂತ ಬಂದೆ. ಮತ್ತೆ ಒಬ್ನೇ ಒಬ್ನೇ ಹೋದದ್ದಾ? ಇಲ್ಲಾ ನನ್ನ ಜೊತೆ ಇದ್ದಾನೆ ಜೊತೆಗಾರಾ. ಹಾ ಹಾಗೆ ಗೆಳೆಯರೆಲ್ಲ ಒಟ್ಟಾಗಿ.

ಮತ್ತೆ ನೋಡ್ಲಿಕ್ಕಿಲ್ಲ ಮಾರ್ರೆ ನೀನ್? ವಿಶೇಷ ಏನಾದ್ರೂ ಉಂಟ ನೋಡ್ಲಿಕ್ಕೆ ಸ್ವಲ್ಪ ಮತ್ತೆ ವಿಶೇಷ.

ವಿಶೇಷ ಎಂತ ಈಗ ಕೆಲ್ಸ ಮಾಡುದು ನೀನು?

ಕೆಲ್ಸ ನಾನು accountant .